ಈ ಚಿತ್ರದಲ್ಲಿ ನಾವು ಒಂದು ಬಿಲ್ಡಿಂಗ್ ಗೆ ಆರ್.ಸಿ.ಸಿ ಹಾಕ್ಲಿಕ್ಕೆ ಎಲ್ಲ ರೆಡಿ ಮಾಡಿದ್ದಾರೆ ಕಬ್ಬಿಣದಿಂದ ಭೀಮ್ಸ ಹಾಕಿದ್ದಾರೆ ಹಾಗು ಎಲೆಕ್ಟ್ರಿಕ್ ವೈಯರಸ ಕೂಡ ಹಾಕಿದ್ದಾರೆ.

ಆಕಾಶ ನೀಲಿಯಾಗಿ ಮೋಡಗಳಿಂದ ಕೂಡಿದೆ ಸುತ್ತಲೂ ಗಿಡ ಅಂದ್ರೆ ಜಾಲಿ ಮರಗಳ ನೀರಿನಲ್ಲಿ ಬೆಳದಿದೆ ಒಂದುಸ್ಟ್ರೀಟ್ ಕಂಬಾನು ಕೂಡ ನೋಡ್ಬೋದು ಅದು ಕೂಡ ನೀರಲ್ಲೇ ಇದೆ.

ಅ ಬಿಯರ್ಡ ಸೆಟ್ಟಿಂಗ್ ಕೂಡ ಮಾಡ್ಸ್ಕೊಂಳಕ್ತಾರೆ ಗಂಡು ಮಕ್ಕಳಿಗೆ ಮಾಡುವಂತ ಸಲೂನ್ ಆಗಿದೆ.

ಒಬ್ಬ ಗಾಡಿ ಕಟಿಂಗ್ ಅನ್ನು ಮಾಡಿಸಿಕೊಳ್ಳುತ್ತಿದ್ದಾನೆ. ಒಬ್ಬ ವ್ಯಕ್ತಿಯು ಕಟಿಂಗ್ ಮಾಡುತ್ತಿದ್ದಾನೆ. ಹಾಗು ಇಲ್ಲಿ ಬ್ಯೂಟಿ ಪಾರ್ಲರ್ ಗೆ ಸಂಬಂಧಪಟ್ಟಅಂತ ವಸ್ತುಗಳು ಇಲ್ಲಿ ಇಟ್ಟಿ --

ಹಸಿರು ಗುಲಾಬಿ ಮತ್ತೆ ಕೇಸರಿ ಬಣ್ಣದಿಂದ ಶೃಂಗಾರ ಮಾಡಲಾಗಿದೆ. ಮತ್ತು ಇದರ ಮುಂದೆ ವಾದ್ಯ ಗುಂಪು ಒಂದು ವಾದ್ಯ ನುಡಿಸುತ್ತಿದೆ.

ಈ ಚಿತ್ರಣದಲ್ಲಿ ನಾವು ಒಂದು ಚರ್ಚನ್ನು ನೋಡುತ್ತಿದ್ದೇವೆ. ಈ ಚರ್ಚಿನಲ್ಲಿ ಮರದ ಬೆಂಚಸ್ ಗಳನ್ನು ಹಾಕಲಾಗಿದೆ ಇಲ್ಲೆಲ್ಲರೂ ಭಕ್ತಿಯಿಂದ ಪ್ರಾರ್ಥಿಸುತ್ತಿದ್ದಾರೆ. .

ಹಾಗೂ ಲೈಟ್ ಗಳು ತುಂಬಾ ಸುಂದರವಾಗಿ ಅಲಂಕರಿಸಿದ್ದಾರೆ.